ಆಮೇಲೆ ತುಳುನಾಡಿನ ಪ್ರದೇಶವನ್ನು ರಕ್ಷಣೆ ಮಾಡುತ್ತಾ ಇದ್ದರು . ಹೌದಾ

ಆಮೇಲೆ ಆಮೇಲೆ ಇದುನ್ನೇ ಕಾಂತಾರ ಹೊಂಬಾಳೆ films ರವರ ಕೊಡುಗೆ ರಿಷಬ್ ಶೆಟ್ಟಿ ಅವರು ನಿರ್ದೇಶಿಸಿರುವ ಕಾಂತಾರ ಎಂಬ cinema ದಲ್ಲಿ ತುಳು ನಾಡಿನ ಸಂಸ್ಕೃತಿಯಾದ ದೈವ ಕೋಲದ ಬಗ್ಗೆಯೂ ತಿಳಿಸಿದ್ದಾರೆ ಇದ್ನು ತಿಳಿಸಿದ್ದಾರೆ.

ಆದರೆ ನನಗೆ ತಿಳಿದ ಮಟ್ಟಕ್ಕೆ ಮೊದಲು ರಿಷಬ್ ಶೆಟ್ಟಿಯವರು ಪುನೀತ್ ರಾಜ್ ಕುಮಾರಿಂದ ಈ ಪಾತ್ರವನ್ನು ಮಾಡಿಸ್ಬೇಕು ಅಂತ request ಮಾಡಿದ್ರು.

ಆದ್ರೆ ಇದು ನಿಜಾನ ಇಲ್ವಾ ಅಂತ ಹೇಳಿ ನನಿಗೆ ಸರಿಯಾದ ಮಾಹಿತಿ ಗೊತ್ತಿಲ್ಲ. ಹೌದು ಅದು ನಿಜಾನೆನೆ ಪುನೀತ್ ರಾಜ್ ಕುಮಾರ್ sir ಅವ್ರೆ ಮಾಡ್ಬೇಕು ಅಂತ ಇದ್ದಿದ್ ಈ ಚಿತ್ರಾನ ಆಮೇಲೆ ಯಾವ್ ಕಾರಣದಿಂದ ಇವ್ರು ರಿಷಬ್ ಶೆಟ್ಟಿಯವರು ಬೇಡ ಅಂದ್ರು. ಅದು ಯಾಕಂದ್ರೆ ಅವ್ರೇ ಮಾಡ್ಬೇಕಾಗಿತ್ತು but ಅವ್ರು ಆ time ಅಲ್ಲಿ ಅವ್ರಿಗೆ busy schedule ಇಂದ ಒಂದ್ ಕಾರಣ ಅನ್ಸುತ್ತೆ ನಂಗೂ ಹೌದಾ ಹ so ಆಮೇಲೆನೇನಾಯಿತು ಅಂತ ನಿಮ್ಗೆ ತಿಳ್ದಿರ್ಬೇಕಲ್ಲ ಹೌದು ಒಂದು busy schedule ಇಂದ ಅವ್ರು ಈ ಚಿತ್ರವನ್ನು ಮಾಡಕಾಗ್ಲಿಲ್ಲ .

ಇನ್ನೊಂದು ನಾವು ಅವ್ರು

miss ಮಾಡ್ಕೊಂತಿದೀವಿ ಯಾಕಂದ್ರೆ ಅವ್ರು ಈ ನಡುವೆ ನಮ್ ಜೊತೆ ಇಲ್ಲ ನಮ್ ಜೊತೆ ಇಲ್ಲ ಇತ್ತೀಚಿಗೆ

ಆದ್ರೂ ಅವ್ರು ತುಂಬಾ ದೊಡ್ಡ ವ್ಯಕ್ತಿ ಸತ್ತೋದ್ಮೇಲೆ ಅವ್ರು ದೇವ್ರಂತ ಮನುಷ್ಯ ಅದ್ರು. ಹೌದು ಅವ್ರು ಇದ್ದಾಗೂ ದೇವ್ರಂತ ಮನುಷ್ಯ ಆಗಿದ್ರೂ ಅವರ ಮೌಲ್ಯಗಳನ್ನ ನಾವು ಪಾಲಿಸಬೇಕು.

ಒಂದು ಕಾರ್ಯವನ್ನು ಹೇಗ್ ಮಾಡ್ತಿದ್ರು ಅಂತ ನಮ್ಗೆ ಗೊತ್ತಿರ್ಲಿಲ್ಲ .

ಅವ್ರು ಸತ್ತಾದ್ಮೇಲೆ ಎಷ್ಟು ಆ ಅನಾಥ ಮಕ್ಕಳಿಗೆ ಸಹಾಯ ಮಾಡಿದ್ದಾಗ್ಲಿ ಅವ್ರು ಆ ಕೋಟ್ಯಾಧಿಪತಿ ಆಗೋ series ಅಲ್ ಬರೋ ಸಂಬಳ ಆಗ್ಲಿ ಆ ಸಂಬಳವನ್ನು ಬೇರೆಯವ್ರು ಯಾರು participate ಆಗ್ಲಿಲ್ವೋ ಯಾರು ಆ hot seat ಗೆ ಬರೋಕಾಗಿಲ್ವೋ ಅವ್ರಿಗೆ donate ಮಾಡಿದ್ದಾಗ್ಲಿ ನಮಿಗೆಲ್ಲ ಗೊತ್ತಾಗಿದ್ದು ಅವ್ರು ಸತ್ತಾದ್ಮೇಲೆ. ಸಾಕಷ್ಟು ಅನಾಥಾಶ್ರಮಗಳಿಗೂ ಅವ್ರು ಸಹಾಯ ಮಾಡಿದಾರೆ ಅವ್ರು ತುಂಬಾ ತಿಳಿಸಿಕೊಟ್ಟಿದ್ದಾರೆ ಕರ್ತವ್ಯ ಹೇಗ್ ಮಾಡೋದು ಎಲ್ಲಾ ಜಾವಾಬ್ದಾರಿಯನ್ನು ಹೊತ್ತು ಸಾಗಿದ್ದಾರೆ ಅವ್ರು ಹೌದು ಇದು ನಿಜವಾದ ಮಾತು

ಆಮೇಲೆ ಹೌದು ಇದು ಸತ್ಯವಾದ ಮಾತು ಅವ್ರ ಬಗ್ಗೆ ಅವ್ರ ಮೌಲ್ಯಗಳನ್ನ ನಾವು ತಿಳಿದುಕೊಂಡು ಅವ್ರ್ ತರಾನೆ ಆ ಅಂದ್ರೆ ಅವ್ರು ಏನ್ ಮಾಡಿದ್ರು ಅದೇ ತರನೆ ನಾವು ಅವ್ರಿದ್ದಾಗು ಅಷ್ಟೇ ಅವ್ರು ತುಂಬಾ ಮಾಡಿದಾರೆ. ಆಮೇಲೆ ಅವ್ರು ತುಂಬಾ ಹೇಳ್ಕೊಟ್ಟಿದಾರೆ ಒಳ್ಳೆ ಮೌಲ್ಯಗಳನ್ನ ಪಾಲಿಸಬೇಕು ಅಂತ ಅದೇ ರೀತಿನಲ್ಲಿ ಈಗಿರೋ young youths ಇರ್ಬೊದು ಅದೇ ತರಾನೆ follow ಮಾಡ್ಕೋಂಡ್ ಹೋಗ್ಬೇಕು ಸಮಾಜಕ್ಕೆ ಒಳ್ಳೆ ಕೆಲ್ಸ ಮಾಡ್ಬೇಕು.

ಅವ್ರ ಒಂದು inspiration ಅಂತ ಆನ್ಕೊಂಡು ಅವ್ರೆನೇನ್ ಕೆಲ್ಸ ಮಾಡ್ತಿದ್ರೋ ಅದನ್ನ ನಾವು ಹಾಗೆ continue ಮಾಡ್ಕೊಂಡ್ ಹೋಗ್ಬೇಕು ಹೌದೌದು ಅವ್ರುದ್ personality ಎಷ್ಟೋ ಜನ ಯುವಕರಿಗೆ ಯುವತಿಯರಿಗೆ ಅದು ತುಂಬಾ ಸ್ಪೂರ್ತಿ ಆಗಿದೆ.

ಆಮೇಲೆ ಅದು ತುಳಿನಾಡಿನ ಸಂಸ್ಕೃತಿ ದೈವ ಕೋಲದ ಬಗ್ಗೆ ತಿಳಿಸಿದ್ದಾರೆ. ಹೌದು ಈ ದೈವ ಕೋಲದ ಬಗ್ಗೆ ಕೆಲವು ಮಾಹಿತಿ ಕೊಡ್ತೀಯಾ? ಆ ಕೊಡ್ತೀನಿ ಅದು ದೈವ ಕೋಲ ಅದು ತುಳುನಾಡು ಸಂಸ್ಕೃತಿ ಅದು

ಹ ಅದೇ ಆ ಸಂಸ್ಕೃತಿ ಬಗ್ಗೆನೇ ದೈವ ಕೋಲ ಅಂತಾರೆ ಸರಿ ಆದ್ರಲ್ಲಿ ಪಂಜ್ರುಲಿ ಹಾಗೂ ಗುಳಿಗ ದೈವದ ಬಗ್ಗೆ ಭಕ್ತಿಯಿಂದ ತಿಳಿಸಿದ್ದಾರೆ ಅವ್ರು

ಪಂಜ್ರುಲಿ ದೈವದ ಕಥೆ ಮತ್ತು ಪಂಜ್ರುಲಿ ಶಕ್ತಿ ಇಡೀ ಪ್ರಪಂಚಕ್ಕೆ ತಿಳಿಸಿದ್ದಾರೆ ಅವ್ರು .

ಹಾಗೂ ನಂಬಿಕೆ ಹಾಗೂ ಕರ್ತವ್ಯದ ಬಗ್ಗೆ ತಿಳಿಸಿದ್ದಾರೆ.

ಆಮೇಲೆ ಆಮೇಲೆ ಈ ಈ ಚಲನಚಿತ್ರ ಮಾಡ್ಬೇಕು ಅಂತ ಸಾಕಷ್ಟು ಅವ್ರು real ಆಗಿ ಅದು permission ತಗೊಂಡು ಆ ದೇವರತ್ರ ಅಪ್ಪಣೆ ಕೇಳಿ. ಅಪ್ಪಣೆ ಕೇಳಿ ಮಾಡಿರೋದು ಅದು

ಆ ತರ ಅದು ತುಂಬಾ ಎಲ್ರಿಗೂ ಮಾಡಕಾಗಲ್ಲ ಆ ಪಾತ್ರ ಕೆಲವರಿಗೆ ಅಷ್ಟೇ ಆಗುತ್ತೆ ಅದು .

ಎಲ್ಲಾರ್ಗು ಎಲ್ಲಾರ್ಗು ಆ ಗುಣವನ್ನು ತಾನಾಗೆ ತಾನೇ ಪ್ರಾಪ್ತ್ ಆಗಲ್ಲ ಅದು ಮಾಡೋದಿಕ್ಕೆ ಹಲವಾರು ತಪಾಸ್ಸೆಗಳನ್ನು ಮಾಡ್ಬೇಕು.

ಅವಾಗ್ಲೆ ಆ ಗುಣಗಳು ನಮಿಗೆ ಪ್ರಾಪ್ತಿಯಾಗೋದು.ಅಲವಾ?

ಏನಾದ್ರೂ ಒಂದ್ ಪಾತ್ರ ಮಾಡಿ ಆದ್ರಲ್ಲಿ ಎಷ್ಟು ಕಲಾವಿದರಿದಾರೆ ಅವ್ರ ಪಾತ್ರನು ತುಂಬಾ ಮುಖ್ಯ ಆದ್ರಲ್ಲಿ ಅವ್ರುದ್ದು ಪಾತ್ರಾನು ಬೇರೆ ಕಲಾವಿದರ ಪಾತ್ರಾನು ಅಷ್ಟೇ ಮುಖ್ಯವಾಗಿತ್ತು ಅದ್ರಲ್ಲಿ ಒಬ್ರು ಏನೋ ಆ ಮಾತಾಡಿ ಅದು ಸುದ್ದಿಯಲ್ಲಿತ್ತು ಆ ಅವ್ರು ಹೋಗಿ ಧರ್ಮಸ್ಥಳಕ್ಕೆ ಕ್ಷಮೆ ಕೇಳಿ ದೇವ್ರತ್ರ ಬಂದಿದ್ದಾರೆ.

ಆ ಯಾಕಂದ್ರೆ ಅದು ದೈವದ ಆ ಒಂದು ಶಕ್ತಿ ಇದೆಯಲ್ಲ .

ಆಮೇಲೆ ಇನ್ನೊಂದು ಕೇಳಿ ಆ ಕಾಂತಾರ movie climax ಅಲ್ಲಿ ರಿಷಬ್ ಶೆಟ್ಟಿಯನ್ನ ಸಾಯಿಸ್ತಾರೆ ಗೊತ್ತ ಒಂದು ಕೈಯಲ್ಲಿ ಹಿಡ್ದಿ ಸಾಯ್ಸಿ ಅಮೇಲ್ ಕೆಳಗಡೆ ಬೀಳುಸ್ತಾರೆ .

ಆಮೇಲೆ ಅದಾದ್ಮೇಲೆ ಆ ದೇವ್ರು ಬಂದಿ ಮೈ ತುಂಬುತ್ತಲ.

ಆ ದೃಶ್ಯವನ್ನು ನೋಡೋದಿಕ್ಕೆ ಎರಡು ಕಣ್ಣು ಸಾಲದು ಆ ದೃಶ್ಯ ನೋಡ್ತ ನೋಡ್ತಾನೆ ಮೈ ಮೇಲೆಲ್ಲಾ ಆ ತುಂಬಾ shocking ತುಂಬಾ ಭಯಂಕರವಾಗಿತ್ತು ಆ ದೇವ್ರು ಮೈ ಮೇಲ್ ಬಂದಾಗ .

ಆ ದೇವ್ರಿನ್ ಬಗ್ಗೆ ಏನಾದ್ರೂ ಹೇಳ್ತೀಯಾ? ಆ ಮೈ ಮೇಲ್ ಬಂದಾಗ ಅದು ಆ ಅದು ದೈವ ಭಕ್ತಿ ಅದು ಪಂಜ್ರುಲಿ ದೇವ್ರು ಅಂತ ತುಳುನಾಡು ಅದು ಭಕ್ತಿಯಿಂದ ಅವ್ರು ಅದ್ನ ಇದ್ ಮಾಡ್ತಾರೆ ಆರಾಧನೆ

ಅಲ್ಲಿ ಅದು ಏನಂದ್ರೆ ಅದು ದೇವ್ರು ಎಲ್ಲಾರ್ಗು ಬರಲ್ಲ ಅದು ಭಕ್ತಿ ತುಂಬಾ ಭಕ್ತಿ ಇದೆ ಅವ್ರ್ಗೆ.

ಅದ್ರಿಂದ ಅದು ಅವ್ರು ಅಪ್ಪಣೆ ಪಡೆದು ಮಾಡಿದ್ದಾರೆ ಅದು real ಆಗ್ ಅವ್ರಿಗೆ ಬಂದಿರ್ಬೋದು ಆ ಸಂದರ್ಭದಲ್ಲಿ.

movie telecast ಮಾಡ್ಬೇಕಾದ್ರೆ so behind the scenes ಅಂತೇಳಿ ಏನೋ ಒಂದು video ನೋಡ್ತೀದ್ದೆ.

ಸರಿನ ಆವಾಗ ನಾನು ಕೇಳ್ಪಟ್ಟೆ ಹಾಗೂ ನೋಡ್ಪಟ್ಟೆ ಆ climax scene ಅನ್ನು ಮಾಡ್ಬೇಕಾರೆ ರಿಷಬ್ ಶೆಟ್ಟಿಯವ್ರು ಮೂರ್ ಸತಿ ಮೂರ್ಛೆ ಹೊದ್ರಂತೆ ಮೂರ್ ಕಿನ್ನ ಜಾಸ್ತಿ ಆ scene ಅಷ್ಟು perfect ಅಷ್ಟು impactful ಆಗ್ ಬರ್ಬೆಕು ಅಂತೇಳಿ ತುಂಬಾ ಪ್ರಯತ್ನ ಪಟ್ರು ಆದ್ರೆ scene ಮಾಡ್ಬೇಕಾರೆ ಬೇಜಾನ್ ಸತಿ ಮೂರ್ಛೆ ಹೋದ್ರು.

ಅಷ್ಟು dedication ಅಷ್ಟು ಶ್ರಮ ಅಷ್ಟು ಪರಿಶ್ರಮ ಎಲ್ಲ ಹಾಕಿ ಆ movie ಗಷ್ಟ್ ಮಾಡಿದಾರೆ. ಹೌದು ಆದಿಕ್ಕೆ ಅಷ್ಟು ಅದು hit ಆಗಿದೆ ಅದು ಕಮ್ಮಿ ಏನು ಆ ಆ ಅಷ್ಟ್ ಕಾಡಲ್ಲಿ ಅಷ್ಟು ಶ್ರಮ ಪಟ್ಟು ಅಷ್ಟು ಎಲ್ಲ properties use ಮಾಡಿ ಮಾಡಿರೋದು ಅದು ಸಾಮಾನ್ಯವಾಗಿ ಎಲ್ಲರ ಕೈಯಿಂದಾನು ಸಾಧ್ಯ ಇಲ್ಲ ಅದು .

ಈ ಚಿತ್ರ ಬಗ್ಗೆ ನೋಡ್ಬೇಕಂದ್ರೆ ಈ ಚಿತ್ರದಲ್ಲಿ ಏನು ಇಲ್ಲ ಏ ಅಂದ್ರೆ ಈ ಚಿತ್ರದಲ್ಲಿ ದೇವರ ಬಗ್ಗೆ ನಮಿಗೆ ತಿಳುಸ್ಕೊಟ್ಟಿದಾರೆ ಮಂಗ್ಳೂರ್ ಅಲ್ ಹೇಗಿರ್ಬೋದು ಜನಗಳು ಹೇಗಿರ್ತಾರೆ ಈ ಕೋಲ ಬಂದ್ರೆ ಹೇಗ್ ನಡುಸ್ತಾರೆ ಈ ಪಂಜುರ್ಲಿ ದೇವ್ರು ನೋಡೋದಿಕ್ಕ್ ಹೆಂಗಿರ್ತಾರೆ ಅವ್ರು ಹೇಗ್ ಆಡ್ತಾರೆ . ಅವೆಲ್ಲ sequence ಅನ್ನು ಈ movie ರೂಪದಲ್ಲಿ ನಮಿಗೆ ದೃಶ್ಯವಾಗಿ ನೋಡ್ಸಿದ್ದಾರೆ ಅಲ್ಲವಾ?

ಆದ್ರೂ ಆ ದೇವ್ರನ್ನ ಕುಣಿಯೋದಾಗ್ಲಿ ಆ ದೇವ್ರನ್ನ ಮೈ ಮೇಲ್ ಬರೋದಾಗ್ಲಿ ನೋಡೋದಿಕ್ಕೆ ಎಷ್ಟು ಕಣ್ಣ್ ಸಾಲದು.

ಮತ್ತೆ ಅಷ್ಟೇ ಅಲ್ಲ ಅಲ್ಲಿ ಕಾಡಿನ ಜನರು ಹೇಗೆ ಇರ್ತಾರೆ ಅವ್ರ ಬಗ್ಗೆನೂ ತೋರ್ಸಿದ್ದಾರೆ ಅವರ ಮನೋಭಾವ ಹೇಗಿರುತ್ತದೆ .

ಆಮೇಲೆ ಅವ್ರು ಕಾಡಲ್ಲಿ ಏನೇನು ತುಂಬಾ ಮರಗಳಿರುತ್ತದೆ ಮತ್ತೆ ಮರ ಕಡಿದು ಹಾಗೂ ಹಾನಿಗಳು ಮಳೆ ಬಂದಾಗುವ ಸ್ಥಿತಿ ಎಲ್ಲ ತೋರಿಸಿದ್ದಾರೆ.

ಮತ್ತು ಅವ್ರೆನ್ ತಿಂತಾರೆ ಅದುನ್ನು ತೋರ್ಸಿದ್ದಾರೆ.

ಆಮೇಲೆ ಅವ್ರು ಆ ಒಂದು ಸಂಸ್ಕೃತಿ ಹೇಗಿದೆ.

ರೀತಿ ರೀತಿ ರಿವಾಜು ಸಂಸ್ಕೃತಿ ಇವೆಲ್ಲವನ್ನೂ ಆ ಚಿತ್ರದಲ್ಲಿ ನಮ್ಗೆ ನೋಡ್ಸಿದ್ದಾರೆ .

ತುಂಬಾ ತುಂಬಾ ಧನ್ಯವಾದಗಳು ಕುಸುಮಾ

ಆ ಕಾಂತಾರ movie ಬಗ್ಗೆ ಹೇಳಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ಹ ನಿಮಗೂ ಧನ್ಯವಾದಗಳು. thank you

ನಾನು ಚೆನ್ನಾಗಿದ್ದೇನೆ ನೀನು ಹೇಗಿದ್ದೀಯ?

ಹಾ ನಾನು ಚೆನ್ನಾಗಿದ್ದೇನೆ ಹ್ಮ್ ಮತ್ತೆ ಮತ್ತೆ ಏನ್ಮಾಡ್ತಿದ್ದಿ?

ನಾನು ಇವಾಗ ಹೋಗ್ತಾ duty ಗೆ ಹೋಗ್ಬೇಕಂತ ready ಆಗ್ತಾ ಇದೇನೆ .

ವಿಶೇಷ ಎಂತ ಅಲ್ಲ ನಾನು ಹೀಗೆ ಒಂದು celebration birthday celebration ಉಂಟು.

ನಂದು cousin ಇದ್ದು ಹಾಗೆ plan ಎಂತಾದ್ರೂ ಕೇಳುವಾ ಅಂತ.

ಒಹ್ ಹೌದಾ ಎಲ್ಲಿ ಮಾಡುದು celebration ಅಂದ್ರೆ ಮನೆಯಲ್ಲಿಯಾ ಅಥವಾ hall ಲಲ್ಲಿ ಎಲ್ಲಿಯಾದ್ರೂ?

ಹಾಗೆ ಎಂತಾದ್ರೂ idea ಉಂಟಾ ಅಂತ ಅದೇ ನೀವು ಸಹ ಒಮ್ಮೆ ಮಾಡಿದ್ರಲ್ಲ.

ಹಾ ಮನೆಯಲ್ಲಿ ಅದೇ ನಾನು actually events ಅವ್ರನ್ನ ಕರಿಸಿದ್ದೆ ನೀನೆ ಸ್ವಲ್ಪ online ಅಲ್ಲಿ ಎಲ್ಲ decoration ideas ಎಲ್ಲ ಸಿಗ್ತದೆ ಅಲ್ಲ.

ನೀನು ಅದನ್ನ ನೋಡ್ಕೊಂಡು try ಮಾಡು ಸ್ವಲ್ಪ ಏನಾದ್ರೂ different ಆಗಿ surprise ಆಗುವ ಹಾಗೆ ಖುಷಿಯಾಗುವಾಗೆ.

ಹೊ ಹಾಗೆ event ಅವ್ರದ್ದೆಲ್ಲ ಅವ್ರೆ ready ಮಾಡಿದ್ರಾ ಹೇಗೆ decoration . ಹಾ ಅವ್ರೆ ಎಲ್ಲ ready ಮಾಡಿ ಬಿಡ್ತಾರೆ decoration ಎಲ್ಲ ನೀನೊಂದು ಹಣ ಒಂದು ಕೊಟ್ರೆ full ಅವ್ರೆ ಮಾಡಿ ಬಿಡ್ತಾರೆ item ಕೂಡ ಅವರೇ ತಂದು decoration ಮಾಡಿ ಮತ್ತೆ celebration ಗೆ ಒಳ್ಳೆ look ಬರ್ತದೆ ಆ ತರ ಮಾಡ್ತಾರೆ.

ನೀವೀಗ guest ನ್ನ ಎಲ್ಲ ಕರ್ಸಿ ಕರೀತೀರಾ?

ಸ್ವಲ್ಪ grand ಆಗಿ ಮಾಡಬೋದು ನಿಮಗೆ ಸ್ವಲ್ಪ ಅಂದ್ರೆ decoration ಮತ್ತೆ ಸ್ವಲ್ಪ games ಎಲ್ಲ ಆಡಿಸುದು.

game ಅಲ್ಲಿ ಅವ್ರಿಗೆ ಸ್ವಲ್ಪ ಏನಾದ್ರು ಚಿಕ್ಕ ಚಿಕ್ಕ gift ಉಡುಗೊರೆ ತರ ಕೊಡುದು ಏನಾದ್ರೂ.

ಹೊ ಹಾಗೆ okay ಎಲ್ಲ ಅವ್ರೆ ಮಾಡ್ತಾರಲ್ಲ.

ಹಾ ಎಲ್ಲ ಅವ್ರೆ ತಂದು ಕೊಡ್ತಾರೆ ನೀವು ಹಣ ಕೊಟ್ರೆ ಆಯ್ತು ಮತ್ತೆ ನಿಮಗೆ ಬೇಕಾದ್ರೆ songs ಹಾಡು ಹೇಳುವವರು ಅಥವಾ fancy dress ಮಾಡಿಸಬೋದು.

ಮತ್ತೆ ಇದು ಮಧ್ಯಾನದ್ದು ಊಟದ್ದು ಎಲ್ಲ ಅವ್ರೆ ಮಾಡ್ತಾರಾ? ಹಾ ಊಟದ್ದು ಕೂಡ ನೀನು event manager ಗೆ ಕೊಡಬೋದು.